ಆ ಅದರ ಹಿಂದೆಗಡೆ ದೊಡ್ಡದಾದ ವಿದ್ಯಾಲಯ ವನ್ನು ನಾವು ಕಾಣುತ್ತಿದ್ದೇವೆ ಈ ವಿದ್ಯಾರ್ಥಿ ನಿಲಯದ ಸುತ್ತಲೂ ಕಾಂಪೌಂಡನ್ನು ಕಟ್ಟಿರುತ್ತಾರೆ ಹಾಗೆ ಆದ್ರ ಹೆದ್ರುಗಡೆ ಒಂದು ವಿದ್ಯುತ್ ಕಂಬವನ್ನು ಕಾಣಬಹುದು.

ಇದೊಂದು ಕಾಡಿನ ಮಧ್ಯೆ ಹಾದು ಹೋಗುವ ಒಂದು ದಾರಿಯಾಗಿದೆ ಇದು ಕಾಲು ದಾರಿಯಾಗಿದೆ .

ಇಲ್ಲಿ ತರಕಾರಿಗಳ ತರಕಾರಿಗಳ ರಾಶಿಯನ್ನು ಕಾಣಬಹುದಾಗಿದೆ ಇಲ್ಲಿ ನಿಂಬೆ ಹಣ್ಣನ್ನು ಕವರಿನಲ್ಲಿ ಕಟ್ಟು ಹಿಕ್ಕಿರುವುದನ್ನು ನಾವಿಲ್ಲಿ ನೋಡಬಹುದು ಆಗಿದೆ ಹಾಗೆ ಪಕ್ಕದಲ್ಲಿ ಕೊತ್ತಂಬರಿ ಸೊಪ್ಪಿನ ಕಟ್ಟನ್ನು ನೋಡಬಹುದು ಆಗಿದೆ ಹಾಗೆ ಟೊಮೊಟೊ ಬೀಟ್ರೂಟ್ ಕ್ಯಾರೆಟ್ ಮೂಲಂಗಿ ಇನ್ನಿತರ--